ಇಲ್ಲಿ ಒಂದು ಏನೋ ಫಂಕ್ಷನ್‌ ಇದೆ ಒಬ್ಬ ಯಜಮಾನ್ರೂ ಪುಟ್ಟಿ ಹೊತ್ತುಕೊಂಡಿದ್ದಾರೆ ಸೈಡ್ ಅಲ್ಲಿ ಒಂದು ಹುಡುಗ ಮಗು ಎತ್ತಿಕೊಂಡಿದೆ ಅಲ್ಲಿ ಜನಗಳು ಇದ್ದಾರೆ ಆ ಪುಟ್ಟಿ ಮೇಲೆ ಒಂದು ಏನೋ ಗರಿ ಇದೆ .

ಇಲ್ಲಿ ಇಬ್ಬರು ಜನ ನಿಂತಿದ್ದಾರೆ ಎಗ್ಸಿಬಿಷನ್‌ ಇದೆ ಮಕ್ಕಳೆಲ್ಲಾ ಆಟ ಆಡುತ್ತಿದ್ದಾರೆ ಇಲ್ಲಿ ಚೇರ್‌ ಮೇಲೆ ಕುಂತಿದ್ದಾರೆ ಆಮೇಲೆ ಅಲ್ಲಿ ಕಟ್ಟಡಗಳು ಇದ್ದಾವೆ ಅಲ್ಲಿ ಜನ ಇದ್ದಾರೆ.